ಎಸ್_ ಎಲ್_ ಎನ್ ಹಾರ್ಟ್ ಕೇರ್ ಅಂತ ಹೇಳಿ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳನ್ನ ನೀಡುವಂತಹ ಹಾಸ್ಪಿಟಲ್ ಗಳಿರುವುದು .

ಅಲ್ಲಿ ಇದು ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು ಅನೋದು ನನ್ನ ಅಭಿಪ್ರಾಯವಾಗಿದೆ .

ನಾವು ಚೇತನ ಕ್ಲಿನಿಕ್ ಅನ್ನೋದನ್ನ ನೋಡ್ತಾ ಇದ್ದೇವೆ ಇದು ಒಂದು ಡೆಂಟಲ್ ಹಾಸ್ಪಿಟಲ್ ಆಗಿದೆ ಇಲ್ಲಿ ಡಾಕ್ಟರ್ ಹೆಸ್ರುಗಳನ್ನು ಸಹ ಮೆಂಷನ್ ಮಾಡಿದರೆ.

ಹಾಗೆ ಈ ಒಂದು ಚಾನೆಲ್ ಗೆ ಬ್ರಿಡ್ಜ್ ಅನ್ನ ಸಹ ಕಟ್ಟಿದ್ದಾರೆ ಅಂದರೆ ಈ ರಸ್ತೆಯಿಂದ ಇನೊಂದು ರಸ್ತೆಗೆ ಅದನ್ನ ದಾಟಿ ಹೋಗಬೇಕು.